ದೇವಸ್ಥಾನ ಇವು ದೇವಸ್ಥಾನದಾಗ ಯಾರ್ರ ಸ್ವಾಮಿಗಳು ಲಿಂಗದಾಗ್ ಆದ್ರ ಈ ತರ ಕಟ್ಟಸ್ತಾರ.

ಶಿವನಿಗೆ ದೇವಸ್ಥಾನಕ್ಕೆ ಅಲ್ಲೆ ಇಡಬೇಕು ಅಂದ್ರ ಎಲ್ಲ ದಿನ ಭಕ್ತದಿಗಳು ಬಂದು ಹೋಯಿತಾ ಇರ್ಬೇಕು ಒಂಥರಾ ದೇವಸ್ಥಾನ ಗತೆ ಮಾಡಬೇಕು ಅಂತ ನಾನ್ ಕೇಳ್ಕತೀನಿ.

ಕುಂಬಾರ ಅಂಥೇಳಿ ಅಂತೀವಲ್ಲ ನಾವು ಆವಾ ನಿರ್ಮಾಣ ಮಾಡಿತಾನ್ ರೀ ಇವೆಲ್ಲ ದೊಡ್ಡ ದೊಡ್ದು ಶಿಲ್ಪಿ ಕಲೆಗಳನ್ನು. ಅಂಥವ್ರಿಗೆ ಪ್ರೋತ್ಸಾಹಿಬೇಕು ನನಮ್ ಕರ್ನಾಟಕ ಅಂಥವ್ರಿಗ್ ಪ್ರೋತ್ಸಾಹಿಸಿ ಮುಂದ್ ತರಬೇಕ್ರಿ.

ಅಂದ್ರ ದೊಡ್ಡ ಟಿವಿ ತೊಹೊಬೋ ತಕೊಂಡಿದೀವ್ರಿ ಅಂದ್ರ ಕಡಿಮಿ ರೇಟ್ ನ್ಯಾಗ್ ಮಸ್ತ್ ಶಿಕ್ಕೋ ರೀ. ಇಲ್ಲೇ ಬಿಜಾಪುರ್ನ ತಗೋಳ್ರಿ. ಕಡ್ಮಿ ರೇಟ್ ನ್ಯಾಗ್ ಭಾಳ್ ಸಿಗ್ತಾವ.

ಆ ಸೊ ಟೂ ವೀಲರ್ ಒಂದ್ ಕಡೆ ಫೋರ್ ವೀಲರ್ ಒಂದ್ ಕಡೆ ಹಿಂಗ್ ಪಾರ್ಕಿಂಗ್ ಮಾಡಿರ್ತಿವಿ. ಅಂದ್ರ ಅಲ್ಲಿ ನೀಟ್ನೆಸ್ ಬಹಳ ಇರತೈತ್ರಿ ಯಾಕಂದ್ರ ಅಲ್ಲಿ ಜಿಲ್ಲಾ ಇದಿರ್ತಾರಲ್ಲ ಡಿ ಸಿ ಇರ್ತಾರಲ್ಲ ನೀಟ್ನೆಸ್ ಬಹಳ ಇದ್ ಮಾಡಕ್ರಿ.

ಅವೇ ಏನ್ರೀ ಕರೆಕ್ಟ್ ಆಗಿ ಕಡೆ ಕಡೆಕ್ ಇಟ್ರ ನಡಿ --

ವಾಚ್ ಅಂಗಡಿ ಅಂದ್ರ ನಮ್ದು ನಗರ ಸುರಕ್ಷಿತ--

ಕೆ.ಎಸ್.ಆರ್.ಟಿ.ಸಿ. ಇಂದ ಹೋಗೋದ್ರಿಂದ ಏನ್ ಲಾಭ ಅಂತೀರಾ ಅದು ಸುರಕ್ಷಿತವಾಗಿರುತ್ತೆ ಒಬ್ಬ ಡ್ರೈವರ್ ನಂಬಿ ಎಷ್ಟೋ ಜನಗಳು ನಾವು ಕುಂತಿರ್ತೀವಿ ಅಂದ್ರ ಬಸ್ ಬಹಳ ಸು--

ಒಂದ್ ತಗೊಂಡ್ರ ಒಂದ್ ಫ್ರೀ ಆಫರ್ ನಡೀತಿದೆ ಸರ್ ಅಂತ ಅಂದ್ರು ಸೊ ಸೂಪರ್ ಮಾರ್ಕೆಟ್ದಗ ತಿರ್ಗಾಡಿದ್ವಿ ನಮಗೆ ಏನೇನ್ ಬೇಕು ಅದೆಲ್ಲ ವಸ್ತುಗಳು ಸಿಗ್ತಾವ ಅಂದ್ರೆ ಸ್ವಲ್ಪ ಅಗ್ಗವಾಗಿ --

ನಾವ್ ಇಲ್ಲೇ ಮೊನ್ನೆ ಬಿಜಾಪುರ್ ಟೂರ್ ಇಗ್ ಹೋಗಿದ್ವಿ ಇಲ್ಲಿ .]

ತುಂಬಾ ಚಂದ್ರ ಸುಂದರವಾದ ಶಿಲ್ಪ ಕಲೆ. ಬಾರಿ ಇದೆ ಶಿಲ್ಪ ಕಲೆ ನೋಡಕ್ ತುಂಬಾ ಚೆನ್ನಾಗ್ ಐತಿ ಬೇರೆ ಜಾರಿ ನಾವ್ ಕೆಳಗಡೆ ಬೀಳ್ಥಿವಿ. ಅಲ್ಲಿ ಕಾಪಾಡಿರ್ತಾರ. ಅವಕ್ಕೂ ಕೂಡ .]

ಆರ್ಮಿ ರಾಲಿ ಮಾಡಾಕ್ ಈ ರನ್ನಿಂಗ್ ಬಾರಿ ಮಾಡಿಸ್ತಾರ್. ಅಲ್ಲಿ ಎಷ್ಟೋ ಮಂದಿ ಬಿದ್ದು ಕೈ ಕಟ್ಕೋತಾರ ಆಡ್ಕೊಂತ. ರನ್ನಿಂಗ್ ಮಾಡೋದ್ ತಪ್ಪಲ್ಲ ಸುರಕ್ಷಿತವಾಗ--